ಇದು ಒಂದು ಮನೆ ಅಥವಾ ರೆಸ್ಟೋರೆಂಟ್ ಎಂದು ಹೇಳಬಹುದು ಈ ರೆಸ್ಟೋರೆಂಟ್ ನೋಡಲು ತುಂಬಾ ಸುಂದರವಾಗಿ--

ಹಾಗೂ ಇಲ್ಲಿ ಸುಮಾರು ಆರು ಏಳುಕ್ಕಿಂತ ಹೆಚ್ಚು ಸೈಕಲ್ ಬಂಡಿಗಳನ್ನು ಕಾಣುತ್ತೇವೆ.

ಇದರಲ್ಲಿ ಸಾಲಿನಂತೆ ಗಿಡ ಸಸಿ ಗಿಡವನ್ನು ಕಾಣಬಹುದು.

ಹಾಗೆ ಇದರ ದೊಡ್ಡ ದೊಡ್ಡದಾದ ಗಿಡ ಮರಗಳನ್ನು ನಾವು ಇದರಲ್ಲಿ ನಾವು ನೋಡಬಹುದು.

ಈ ದೃಶ್ಯವು ನೋಡಲು ತುಂಬಾನೆ ಸುಂದರವಾಗಿದ್ದು ಮೇಲೆ ಮೋಡ ಕವಿದ ವಾತಾವರಣವನ್ನು ಕಾಣಬಹುದು.

ಇದು ಒಂದು ಟ್ರ್ಯಾಕ್ಟರಿ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಪುರಂದರ ದಾಸರ ಮಂಟಪದ ಕಲ್ಲಿನ ಕಟ್ಟಡ ಎಂದು ನಮಗೆ ತಿಳಿದು ಬರುತ್ತದೆ.

ಮತ್ತು ಇವುಗಳನ್ನು ಒಂದು ಟೇಬಲಿ ನ ಮೇಲೆ ಅಳವಡಿಸಿದ್ದನ್ನು ಕಾಣಬಹುದು.

ಇದರಲ್ಲಿ ಒಬ್ಬ ವ್ಯಕ್ತಿ ಒಂದು ಬ್ಯಾಟ್ ನ ಹಿಡಿದು ಒಂದು ಬಾಲ್ ಹೊಡೆಯುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು.

ಮತ್ತು ಈ ವ್ಯಕ್ತಿಯು ತನ್ನ ಕಾಲಿಗೆ ಶೂ ಹಾಕಿರುವುದನ್ನು ನಾವು ನೋಡಬಹುದು.

ಹಾಗೆ ಇದರ ಮೇಲೆ ವೆಲ್ಕಮ್ ಎಂದು ಬರೆದಿರುವ ಅಕ್ಷರವನ್ನು ನಾವು ಕಾಣಬಹುದು.

ಹಾಗೆ ಒಳಗಡೆ ಇಬ್ಬರು ರೀತಿಯಾದ ವ್ಯಕ್ತಿಗಳನ್ನು ಮತ್ತು ಒಂದು ಬ್ಯಾರೆಲ ನ್ನು ನೋಡಬಹುದು.

ಹಾಗೆ ಇದರ ಸುತ್ತಲು ಕಾಂಪೌಂಡಿನ ವ್ಯವಸ್ಥೆ ಅಳವಡಿಸಿದ್ದನ್ನು ಕಾಣಬಹುದು.

ಇದು ಒಂದು ಗುಡ್ಡದಲ್ಲಿ ಒಂದು ದೇವಸ್ಥಾನ ಅಥವಾ ಒಂದು ಕಲ್ಲು ಕಟ್ಟಡ ಎಂದು ನಮಗೆ ತಿಳಿದು ಬರುತ್ತದೆ.

ಮಕ್ಕಳು ದೀಪ ಹಚ್ಚುತ್ತಿರುವುದನ್ನು ನಾವು ಕಾಣಬಹುದು.

ಹಾಗೆ ಇದರಲ್ಲಿ ಲೈಟಿಂಗ್ ನ ಬಿಂಬ ವ್ಯವಸ್ಥೆ ಅಳವಡಿಸಿದನ್ನು ನಾವು ಕಾಣಬಹುದು.

ಹಾಗೆಯೇ ಇ ಜಾಲಿ ಗಿಡ ಮರಗಳನ್ನು ಇದರಲ್ಲಿ ನೋಡಬಹುದು.

ಹಾಗೆ ಹೊರಗಡೆ ದೊಡ್ಡ ದೊಡ್ಡ ಗಿಡ ಮರಗಳನ್ನು ನಾವು ನೋಡಬಹುದು.

ಮತ್ತು ಈ ಕಾರಿನ ಪಕ್ಕದಲ್ಲಿ ಮತ್ತೊಂದು ಕಾರು ನಿಂತಿದೆ ಎಂದು ಹೇಳಬಹುದು.

ಮತ್ತು ಅದರಲ್ಲಿ ಲೈಟಿಂಗ್ ನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ನೋಡಬಹುದು.

ಇದು ಒಂದು ಟಿ_ವಿ ಯ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ.

ಮತ್ತು ಇವುಗಳ ನೋಡಲು ಕರಿಬಣದಿಂದ ಕೂಡಿದೆ ಎಂದು ಹೇಳಬಹುದು.

ಹಾಗೇ ಇದು ಒಂದು ಮಷೀನರಿ ಎಂದು ಹೇಳಬಹುದು.

ಈ ಅಂಗಡಿಯು ಶೋಪ್ಪರ್ ಶಾಪಿ ಎಂಬ ಅಂಗಡಿ ಆಗಿದೆ.

ಇದು ಒಂದು ದೇವಸ್ಥಾನದ ಅವರಣವೆಂದು ನಮಗೆ ತಿಳಿದು ಬರುತ್ತದೆ.

ಮತ್ತು ಒಂದು ಪ್ಯಾನ್ ಇನ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ನಾವು ಕಾಣಬಹುದು.

ಹಾಗೆ ಟೇಬಲೀ ನ ಮೇಲ್ಗಡೆ ನೀರಿನ ಬಾಟಲಿಯನ್ನು ನಾವು ಇದರಲ್ಲಿ ನೋಡಬಹುದು ಇ --

ಹಾಗೆ ಮುಂದುಗಡೆ ದೊಡ್ಡ ದೊಡ್ಡದಾದ ಫ್ಯಾಕ್ಟರಿ ಗಳನ್ನು ಕಾಣಬಹುದು.

ಹಾಗೆ ಇದರಲ್ಲಿ ಒಂದು ಮಿರರ್ ಇನ ಕನ್ನಡಿಯ ವ್ಯವಸ್ಥೆಯನ್ನು ನಾವು ನೋಡಬಹುದು.